ಆ ತುಂಬಾ ದಿವ್ಸ ಆಯ್ತಲ್ಲ ಹಾ ಆಯ್ತು ನಿಮ್ದಾಯ್ತಾ? ಹಾ ನಂದಾಯ್ತು.

ಆ ಮತ್ತೆ ಮನೇಲಿ ಆರಾಮಿದ್ದಾರಾ?

ಹೌದಾ? ನಾನು Bangalore ಲಿದ್ದೆ actually .

ಹೌದಾ ಆ ತುಂಬಾ ದಿವ್ಸ ಆಯ್ತಲ್ಲ ಮಾತಾಡಿ ನೀವು ಈಗ job ಎಲ್ಲ ಹೇಗೆ ನಡೀತಿದೆ ಅಂತ ಕೇಳೋಣ ಅಂತ ಮಾಡ್ದೆ.

ಆ job ಎಲ್ಲ ಪರವಾಗಿಲ್ಲ ನೀವು ಈಗ job ಅಲ್ಲಿ ಇದ್ದೀರಾ?

ಇಲ್ಲ ನಂದಿವಾಗ degree ಮುಗಿತು ನಾನು ಈಗ job ಗೆ apply, try ಮಾಡ್ತಿದ್ದೇನೆ

B pharmacy ಮುಗಿತು ಇವಾಗ ಈಗ ಇದು ಮಾಡ್ತಾ ಇದ್ದೇನೆ ಅಹ್ job ಗೆ try ಮಾಡ್ತಾ ಇದ್ದೇನೆ.

ನಂಗೆ ನಂಗೆ ಮೊನ್ನೆ ಅಷ್ಟೇ job ಆಗಿದ್ದು. ಓಹ್ ಹೌದಾ ಯಾವುದ್ರಲ್ಲಿ ಆದದ್ದು ನಿಮಗೆ?

ಓಹ್ ಒಳ್ಳೆ ಒಳ್ಳೆ ಕೆಲಸ ಸಿಕ್ಕಿದೆ ಹೇಗೆ ಚೆನ್ನಾಗಿದ್ಯಾ company ಎಲ್ಲ? ಹಾ ಚೆನ್ನಾಗಿದೆ ಪರವಾಗಿಲ್ಲ. ಹಾ ಈಗ starting ಅಷ್ಟೇ one month ಆಗಿದೆ ಅಷ್ಟೇ ನಂಗೆ ಜಾಸ್ತಿ ಏನು.

ಹಾ ಈಗ training ಆಗ್ತಾ ಇದೆ full .

ಹಾ ಹಾ ಒಳ್ಳೆದಾಯ್ತು software field ಇಂದ ಹೋಗಿದ್ದಲ್ಲ ನೀವು.

ಹೌದೌದು ಒಳ್ಳೆದಾಯ್ತು ಒಳ್ಳೆ Wipro ಕೂಡ ಒಳ್ಳೆ company ನೆೇ ಇದೆ.

ನಾನದೇ ಇವತ್ತು ನಂದು pharmacy ಮುಗಿತಲ್ಲ ನಾನಿಲ್ಲಿ companies ಎಲ್ಲ try ಮಾಡ್ತಾ ಇದ್ದೇನೆ ನಾನ್ ಮೊನ್ನೆ ಎರಡು interview ಕೊಟ್ಟು ಬಂದೆ .

ಹಾ companies ಅಲ್ಲಿ manufacturing companies ಇರ್ತದಲ್ಲ ತಯಾರ್ಮಾಡುದು ಆ companies ಅಲ್ಲಿ ನೋಡ್ತಾ ಇದ್ದೀನಿ.

ಹಾ Pharmacy ಅಂದ್ರೆ .

ಒಂದು ತಿಂಗಳಾಯ್ತಾ join ಆಗಿ .

ಹಾ ಒಂದು ತಿಂಗಳಾಯ್ತು join ಆಗಿ ಈಗ

ಇನ್ನು ಯಾವಾಗದಿಂದ ಹಾಕ್ತಾರಾ ಗೊತ್ತಿಲ್ಲ process ಗೆ .

ಅದೇ ನನ್ನ ಗೆಳೆಯ ಒಬ್ಬ ಕೂಡ ನೋಡಬೇಕಂತಿದ್ದ Wipro ದಲ್ಲಿ.

ಹಾ ನೋಡ್ತೀರಾ ಏನಾದ್ರು ಮಾತಾಡಲಿಕ್ಕಾಗ್ತದಾದ್ರೆ ಅವ್ನಿಗೆ ಒಂದ್ಸರ್ತಿ ಹೇಳ್ತೇನೆ.

ನಾನು ಹೇಳ್ತೇನೆ ಅಂದ್ರೆ ಒಂದು ಎರಡು ತಿಂಗಳಾಗ್ಲಿ ಅದಾದ್ಮೇಲೆ ನಾನು ಹೇಳ್ತೇನೆ ನೋಡಿ ಹೇಳ್ತೇನೆ.

ಆ ಮತ್ತೆ ಇನ್ನೆಂತ?

ನೀವೇ ಹೇಳ್ಬೇಕು ಊಟ ಆಯ್ತಾ? ಹಾ ಊಟ ಆಯ್ತು.

ಹಾ ಹಾ ಹಾ ಮನೇಲಿ ಎಲ್ಲ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಕೇಳಿದೆ ಅಂತ ಹೇಳಿ ಆಯ್ತಾ?

ತುಂಬಾ ದಿವ್ಸ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ?

ಹಾ ಚೆನ್ನಾಗಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಹಾ ಎಲ್ಲ ಚೆನ್ನಾಗಿದ್ದಾರೆ .

ಮತ್ತೆ ನಿಮಗೊಬ್ಬ ತಮ್ಮ ಒಬ್ಬ ಇದ್ದ ಅನ್ಸುತ್ತದಲ್ಲ ಅವ್ನ್ ಓದ್ತಾ ಇದ್ದ ಅವನೇನು ಮಾಡ್ತಿದ್ದಾನೆ ಅವನೀಗ? ಅವನೀಗ ಓದ್ತಾ ಇದ್ದಾನೆ ಅವನೀಗ final year

ಇಲ್ಲ ಅವ್ನು B.Com ಮಾಡಿದ್ದಲ್ಲ ಅವನು business ಇನ್ನು ಎಂತ ನೋಡ್ಬೇಕು ಮಾಡ್ತಾನಂತ ಗೊತ್ತಿಲ್ಲ ಇನ್ನು

ಹಾ ಹಾ ಅವ್ನಿಗೆ business ಮಾಡ್ಬೇಕಂತೆ

ಅಮ್ಮ ಹೇಳುದು MBA ಮಾಡು ಅಂತ.

ಹ್ಮ್ ಅದು ಇನ್ನು MBA ಮಾಡ್ತಾನಾ ಅತ್ವಾ ಇನ್ನು MBA ಮಾಡಿದ್ರು ಇದು ಉಂಟಲ್ಲ.

ಹ್ಮ್ ಅದಕ್ಕೆ ಗೊತ್ತಿಲ್ಲ ಇನ್ನು ಎಂತ ಮಾಡ್ತಾನೆ ಅಂತ.

ಹೌದು ಈಗ ಎಲ್ಲ companies ಎಲ್ಲ ತುಂಬಾ ಜಾಸ್ತಿನೇ ಎಲ್ಲ open ಆಗ್ತಿದೆ ಎಲ್ಲ

ಹೌದು Startup company ಎಲ್ಲ ಅಹ್. Speaker ಹೌದೌದು, ಹೌದೌದು

ಅದು ತುಂಬಾ ದಿವ್ಸ ಆಗಿತ್ತಲ್ಲ ಮಾತಾಡಿ ಹಾಗೆ ಸುಮ್ನೆ ಮಾತಾಡೋಣ ಅಂತ ಮಾಡಿದೆ.

ಹ್ಮ್ sure sure .

ಹಾ ಹಾ okay .

ಹಾ ಚನಾಗಿದೀನಮ್ಮ ನೀನ್ ಚನಾಗಿದೀಯಾ?

ಏನ್ ಇಲ್ಲ free ಇದೀನಿ ನಿನ್ ಏನ್ ಮಾಡ್ತಿದೀಯಾ? ನಾನ್ ಏನ್ ಇಲ್ಲ free ಆಗೇ ಕೂತ್ಕೊಂಡಿದಿನಿ ಊಟ ಆಯ್ತಾ? ಹಾ ಈವಾಗ್ಲೇ ಆಯ್ತು ನಿಂದು? ಹಾ ನಂದು ಈವಾಗ್ಲೇ ಆಯ್ತು ಏನ್ ವಿಚಾರಾ call ಮಾಡಿದೀಯ? ನಾಳೆ ಹೊಸವರ್ಷ ಇದಿಯಲ ಏನಾದ್ರು special? ಹೌದಾ ಇಲ್ಲಿ ನಮ್ಮನೇಲಿ ಮಾಡ್ತಾ ಇಲ್ಲ ನಿಮ್ ಮನೇಲಿ ಮಾಡ್ತಾ ಇದಿರಾ? ಹಾ ನಮ್ಮನೆಹತ್ರ grand ಆಗಿ ಮಾಡ್ತಿದಿವಿ.

ಹ್ಮ್ ರಾತ್ರಿ ಹತ್ ಗಂಟೆಗ್ ಹ್ಮ್ ಹನ್ನೆರ್ಡ್ ಗಂಟೆಗೆ ಮಾಡ್ತೀವಿ ಹ್ಮ್ ನೀನ್ ಹತಗಂಟೆಗ್ ಬಂದ್ಬಿಡು ಮನೆ ಹತ್ರ. ಹೌದಾ grand ಆಗ್ ಮಾಡ್ತಿದೀರಾ ನೀವೂ? ಹಾ full grand ಮಾಡ್ತು ರಂಗೋಲಿ ಹಾಕೋಣ ಹತಗಂಟೆಗ್ ಬಂದ್ರೆ.

ಹತ್ಗಂಟೆಯಿಂದ ಹನ್ನೊಂದೂವರೆಗೆ ರಂಗೋಲಿ complete ಮಾಡ್ಕೊಂಡು ಹನ್ನೆರಡಗಂಟೆಗೆ cake cut ಮಾಡೋಣ ಇಲ್ಲೇ ಮನೆಹತ್ರ. ಹೌದಾ ಹನ್ನೆರಗಂಟೆಗೆ cake ಸಿಗುತ್ತಾ ಇವತ್ತು? ಹಾ ಸಿಗುತ್ತೆ ನೀನ್ ಬಂದ್ರೆ ಸಿಗುತ್ತೆ. ಹೌದಾ ಬರ್ಲೇಬೇಕಾ? ಹಾ ಮತ್ತೆ compulsory ಬರ್ಲೇಬೇಕು friends ಕೂಡ ಎಲ್ಲರಿಗು ಹೇಳಿದ್ದೀನಿ ಬರ್ತಿದ್ದಾರೆ. ಮತ್ತೆ ನೀವ್ ನಮ್ ಅಮ್ಮಗೆ ಮನೆಗ್ ಬಂದ್ ಹೇಳಿದ್ರೆ ಕಲ್ಸ್ತರಲ್ವ ಆ time ಗೆ ಅಲ್ವ. ಹೌದಾ phone ನಲ್ಲೆ ಮಾತಾಡ್ತೀನಿ ಕೊಡ್ಮ ಮತ್ತೆ ಇವತ್ತ್ ಒಂದಿವ್ಸ ಅಲ್ವ ಇನ್ನ್ ಎಲ್ರಿಗೂ ಹೇಳ್ಬೇಕು ಬರೋ ನಿಮ್ ಮನೆಗ್ ಬರುವಷ್ಟು time ಇಲ್ಲ ಅಲ್ವ. ಹೌದಾ ಅಮ್ಮ ಈವಾಗ ಇಲ್ಲ ಮನೆಯಲ್ಲಿ ಹೊರಗಡೆ ಹೋಗಿದಾರೆ. ಹೊರಗಡೆ ಹೋಗಿದಾರ?

ಹಂಗಾದ್ರೆ ಸಾಯಿಂಕಾಲ ಮನೆ ಅತ್ರ ಬರ್ಲಾ? ಹಾ ಸಾಯಂಕಾಲ ಬಂದು ಹೇಳ್ತಿಯಾ? ಹಾ ಸಾಯಂಕಾಲ ಮನೆಯತ್ರ ಬಂದು ಅಮ್ಮಂಗೆ ಹೇಳ್ತಿನಿ. ಮತ್ತೆ return ಎಷ್ಟ್ ಗಂಟೆಗ್ ಕಳ್ಸ್ತೀಯ? ಹನ್ನೆರಗಂಟೆಗೆ cake cut ಮಾಡ್ಕೊಂಡು ಇಲ್ಲಿ ಸ್ವಲ್ಪ dance program ಇರುತ್ತೆ ಒಂದ್ಗಂಟೆ ಎರ್ಡಗಂಟೆಗೆ ಮನೆಗೆ ಹೋಗ್ಬಹುದು ನಾನ್ ಬಂದು ಬಿಟ್ಟುಬರ್ತೆನೆ. ಆ time ಗೆ ಅಂದ್ರೆ ನಮ್ ಮನೇಲಿ ಬಿಡಲ್ಲ ಅಲ್ಲ. ಇಲ್ಲ ಅಂದ್ರೆ night ಎಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳ್ಬಾ.

ಹೌದಾ ಆತರ ಕಳ್ಸಲ್ಲ ಒಂದ್ಸರಿ ಏನಾದ್ರು ಅಮ್ಮಗೆ ಕೇಳು ಹ್ಮ್. ಹ್ಮ್ ನಾನ್ ಕೇಳ್ತೀನಿ ಒಂದೆ oneday night ಎಲ್ಲ ಅಲ್ಲೇ ಇರ್ತೀನಿ ಅಂತ ಹೇಳಿ ಬಂದ್ಬಿಡು ಇಲ್ಲಾಂದ್ರೆ morning ಹೋಗುವಂತ್ತೆ.

friends ಎಲ್ಲಾರು ಬರ್ತಿದರಾ? ಹೌದಾ ಎಷ್ಟ್ ಜನ ಬರ್ತಿದಾರೆ? ಸ್ನೇಹ, ಸುಜಾತಾ, ಸ್ವಪ್ನ three members ಬರ್ತಿದಾರಾ ಮತ್ತೆ ನೀನ್ four members ಆಗ್ತೀರಾ.